ಮರಗಳ ಬ್ಯಾಕ್ ಬಿಲ್ಡಿಂಗ್ ಗಳು ಕಾಣಿಸ್ತಿದಾವೆ.

ಅಲ್ಲಿ ಹುಡ್ಗೀರು ಸಹ ಇದಾರೆ ಹುಡ್ಗುರು ಸಹ ಇದಾರೆ ಸ್ವಲ್ಪ ಜನ ಬರಿತಿದರೆ ಸ್ವಲ್ಪ ಜನ ಓದುತ್ತಾಇದಾರೆ.

ನೀರಿನ ಒಳಗಡೆ ಎರಡು ಹುಡುಗಿರು ಸಹ ಒಳಗಡೆ ನಿಂತ್ಕೊಂಡಿದ್ದಾರೆ.

ಅಂಗಡಿಗೆ ಏನೋ ತೊಗೊಂಡ್ ಹೋಗ್ತಾಯಿದರೆ ಸ್ವಲ್ಪ ಜನ ಕೈ ಕಟ್ಕೊಂಡು ನಿಂತಿದ್ದಾರೆ.

ಇಲ್ಲಿ ಒಂದು ಒಳಗಡೆ ಪಾರ್ಕಿಂಗ್ ಪ್ಲೇಸ್ ಅಲ್ಲೊಂದು ಬಸ್ತರ ನಿಂತುಕೊಂಡಿದೆ.